ಟೇಬಲ ಮೇಲೆ ಸಣ್ಣ ಮೂರ್ತಿ ಕೂಡ ಇದೆ.

ಇಲ್ಲಿ ರ್ಯಾಕ್ ಒಳಗಡೆ ಬಹಳಷ್ಟು ಬಟ್ಟೆಯನ್ನು ಇಕ್ಕಿದ್ದಾರೆ ಮತ್ತು ಇಲ್ಲ ಅಂಗಡಿಯಲ್ಲಿ ಒಂದು ಫ್ಯಾನ್ ಕೂಡ ಇದೆ.

ಮತ್ತು ಇಲ್ಲಿ ಬಹಳಷ್ಟು ಬ್ಯಾನರ ಗಳು ಹಚ್ಚಿಂದಇವೆ.

ಮತ್ತು ಇದು ಬಾಜು ಆಲೂ ಕ್ಯಾರೆಟ್ ಕೂಡ ಇಕ್ಕಿದ್ದಾರೆ.

ಮತ್ತು ಇಲ್ಲಿ ಡೆಕೋರೇಷನ್ ಮಾಡಿಂದು ಕೂಡ ಇದೆ.

ಇದು ಒಂದು ಮೈದಾನ ಇದೆ ಮೈದನ ಒಳಗಡೆ ಬಹಳಷ್ಟು ಹುಲ್ಲು ಇದೆ.

ಮತ್ತು ಇಲ್ಲಿ ಬಹಳಷ್ಟು ನಮುನೆಯ ಆಗರಬತ್ತಿ ಕೂಡ ಇದೆ.

ಇದು ಒಂದು ಅಂಗಡಿ ಅಂಗಡಿಯ ಹೆಸರು ಅಹಮದ್ ಸ್ಟೀಲ್ ಫರ್ನಿಚರ್ .

ಇದೊಂದು ಬಹಳಷ್ಟು ದೊಡ್ಡ ಬಿಲ್ಡಿಂಗ್ ಇದೆ ಇಲ್ಲಿ ಮೂರು ಗಾಡಿಗಳು ಹೊರಗಡೆ ನಿಂತಿದ್ದಾರೆ.

ಇದು ಒಂದು ಶಾಪ್ ಶಾಪ್ ಹೆಸರು ಬ್ಲೂ ಓಶನ್ ಅಕ್ವೇರಿಯಂ .

ಮತ್ತು ಮನೆಗೆ ಒಂದು ಬಾಕಿಲಿ ಇದೆ ಒಂದು ಕಿಟಕಿಗಳಿದೆ ಮತ್ತು ಮನೆಯ ಹೊರಗಡೆ ಚಪ್ಪಲ್ವನ್ನು ಬಿಟ್ಟಿದ್ದಾರೆ.

ಇದು ಒಂದು ಶಾಪ ಶಾಪ್ ಹೆಸರು ಕಿಡ್ಸ್ ಗಾರ್ಡನ್ .

ಮತ್ತು ಇಲ್ಲಿ ಲೈಟ್ ಇಂದು ಕನೆಕ್ಷನ್ ಕೂಡ ಇದೆ ಮತ್ತು ಇಲ್ಲಿ ಒಂದು ಚೇರ್ ಇದೆ.